Civil ಅಲ್ಲಿ income ಹೆಂಗ ಯಾವ ತರಾ ಮಾಡ್ತೀರಾ? monthly ನಮ್ ಕೆಲ್ಸದ್ ಮೇಲ್ depend ನಮ್ monthly ಒಂದ್ ವರ್ಷದ್ವರೆಗ್ ದುಡಿಬೋದು . ಆಹ್ಮ್ ಎಂಬತ್ತ್ ಸಾವ್ರ ಅರ್ವತ್ತು ಸಾವ್ರ ನಮ್ಮು ಒಂದ್ ಐದ್ ಆರ್ construction ಅದಾವ.

daily ಎನಿಲ್ಲಾ ಅಂದ್ರು ನಮ್ಗೆ ಮೂರ್ಸಾವ್ರ ಇಂದ ಐದ್ ಸಾವ್ರದವರೆಗೆ ನಾವ್ ಕೆಲ್ಸ ಮಾಡ್ದೆ ಇದ್ರುನು ಐದ್ ಸಾವ್ರದವರೆಗೆ compulsory ಯಾಗ್ ಬರ್ತೈತೆ.

ಹೌದ್ sir ಒಟ್ಟ್ ಚನ್ನಾಗಿದ್ದೀರಾ sir .

ಇನ್ನಾ ಬೇರೆ ಯಾವ್ದಾರ ವ್ಯವಹಾರದಲ್ಲಿ ತೊಡಗಿದಿರಾ? ಯಾವುದೂ ಇಲ್ಲಾ sir ಇದೆ ನಮ್ಮದು ಅದೇ ಹೇಳ್ತಿದ್ದೇನೆ ಅಲ್ಲಾ ಇದು ಬಿಟ್ಟು ಬೇರೆ ವ್ಯವಹಾರ ಎನಿಲ್ಲಾ ಮನೆಯಾ ಕೆಲ್ಸ ಅಷ್ಟೆ. ವ್ಯವಸಾಯ ಪದ್ದತಿ ಏನಾನ ಅಳುವಡಿಸ್ ಕೊಂಡಿದ್ದೀರಾ sir ? ವ್ಯವಸಾಯ ಅಂದ್ರೆ ಈಗಾ ಅದ್ರದ್ದು ತಿಳ್ದಿಲ್ಲಾ ಒಟ್ಟು ಕೇಳಿದ್ದೆ.

ಈಗ ಅವ್ರ ನಮ್ ಮಾಮಾ ನಮ್ ಮಾಮಾ ಅವರೆಲ್ಲ ವ್ಯವಸಾಯ ಮಾಡ್ಯಾರ ಊರಲ್ಲಿ ಹೇಳ್ತಾ ಇರ್ತರ ಅವಗ ಅವಗ ಅಷ್ಟೆ . ಆದ್ರೆ ನಮ್ದು ಎಲ್ಲಾ ಕೃಷಿ ಕೃಷಿ ಪ್ರಧಾನ ರಾಷ್ಟ್ರ ಅಲಾ sir ಹಂಗಾಗಿ ಸ್ವಲ್ಪ ಕೃಷಿ ನೊಡ್ಕೊಳ್ಳೋದ್ ಒಳ್ಳೆಯದೇ. ಒಳ್ಳೇದೇ ಇಲ್ಲ ಈಗ ನಮ್ ಮನೆ ನಾವಿಗರ ನಮ್ದು city ಅದಿವಾ ಇಲ್ಲಿ ನಮದೇನಿಲ್ಲ ನಮ್ದ ಉರಲ್ಲೆ ಇದೆ ಜಮೀನು ಅವ್ರು ಮಾಮ್ ನಮ್ಮನ್ ಅಣ್ಣಾ ಅವ್ರೆ ಮಾಡ್ತಾ ಇದ್ದಾರೆ.

ಹ್ಮ್ ಅವ್ರೆ ಮಾಡೆ ಅವ್ರೆ ಇದು ಮಾಡ್ಕೊಂತಾವ್ರೆ ನಮ್ಗೇನಿದ್ರು ಇದು ಅಕ್ಕಿ ಅಂತವೆಲ್ಲಾ ಕಳ್ಸ್ತಾರ ಉರಿಂದಾ.

ಹ್ಮ್ ವರ್ಸಕ್ ವರ್ಸಕ್ ಒಂದ್ ವರ್ಸಕ ಆಗಷ್ಟು . ಹತತ್ರಲೆ ಇತ್ತು ಹಂಗಾಗಿ ಹೋಗ್ಲಿ ಬಿಡಿ ಅಣ್ಣಾ ನಾವ ಖುಷಿಯಲ್ಲಿ ಈಸಲ ಎಲ್ಲಾ ಚನಾಗೈತೆ.

ಹ್ಮ್ ಹೊಲ ನೀರ್ ನೀರಾವರಿಯ. ಹ್ಮ್ ಎಕರೆಗೆ ನಲ್ವತ್ತೇಳು ಬಂದೈತ್ sir ಹಂಗಾಗಿ.

ಚನ್ನಾಗ್ ಬಂದೈತ್ sir ಅದ್ಕಲೆ ಹೇಳಿ ಇಳುವಳಿ ಎಲ್ಲಾ ಚನಾಗೈತೆ. ಕೃಷಿಯಲ್ಲಿದ್ರೂ ಇನ್ನೂ ಮೇಲೆ ಅಲ್ಲಾ.

ಆಗ first ಅಲ್ಲಿ ಇನ್ನ ನಾಲ್ಕ್ ಎಮ್ಮೆಗಳಲ್ಲಿ ಎಂಟು ಎಮ್ಮೆಗಳ್ ಮಾಡ್ಕೊಂಡು.

ಅದು ಒಂದು thirty five thousand ಆಗ್ತದೆ sir ಹಂಗೆ income ಎಲ್ಲಾ. ಅದೆ income ಎಲ್ಲಾ ಇದೆಲ್ಲಾ ಬುಟ್ಟು ಅದೇ separate ಬ್ಯಾರೆ ಮತ್ತ.

ಎಮ್ಮೆ ಅಂದ್ರ ಮೇಲೆ ಎಮ್ಮೆದೆ ಹಾಲ ಜಾಸ್ತಿ ಕೊಡ್ತಾವ ಆಕಳಕಿನ ಎಮ್ಮೆನೆ ಜಾಸ್ತಿ ಕೊಡ್ತಾವ. Income ಚನ್ನಾಗ್ ಐತಿ ಬಿಡಿ sir . ನಮ್ ಮನೇಲಿ ನಮ್ದೇನ್ನೇನಿಲ್ಲ sir ಇದೆ ಒಟ್ಟು monthly ಎನಿಲ್ಲಾ ಅಂದ್ರು ಒಂದು ಎಂಬತ್ತ್ ಸಾವ್ರ ಇಂದ ಐವತ್ತ್ ಸಾವ್ರ ವರೆಗೆ ತಿಂಗ್ಳ ತಿಂಗ್ಳ compulsory ಅಷ್ಟು ಬರ್ಬೋದು.

ಹ್ಮ್ ಎಲ್ಲಾ ಮಾಡ್ತಿದಿವಲ್ಲಾ. ಸಾಕ್ ಬಿಡ್ರಿ sir ಅಷ್ಟ್ ಇದ್ರ್ ಸಾಕ್ ಅದೆ ಐಶ್ವರ್ಯ. ಸಾಕ್ ಮತ್ತ್ ಅಷ್ಟಕೇಂತ ಏನ್ ಊಟಕ ತಿನ್ನಕ ಎನ್ ತೊಂದ್ರೆ ಇಲ್ಲ.

ಚನಗೈತೆರಲಾ ಸಾಕ್ ಇಷ್ಟ್. ಆಯ್ತ್ sir ಮನೇಲಿ ಸ್ವಲ್ಪ ಜವಾಬ್ದಾರಿತನದಿಂದ ಇದ್ರೆ ಸಾಕ್ ಬಿಡ್ರಿ . ನಾನ್ busy ಇದ್ದೀನ್ ಸ್ವಲ್ಪ ಆಮೇಲೆ call ಮಾಡ್ತೀನಿ. ಎನ್ sir ನೀವ್ busy ಅದಿರೇನ sir ನೀವ್ ಆಯ್ತ ಬಿಡ್ರಿ sir .

ಕೌಸ್ತುಬ್ ಹೇಳಿ .

ಹಾ, ಎಲ್ಲಾ ಆಯ್ತು .

ಮತ್ ಏನು ಮದ್ವೆ function ಗೆಲ್ಲಾ ಹೋದ್ರಾ? ಹಾ ಮದ್ವೆ ಎಲ್ಲಾ ಸುಮಾರ್ ಇತ್ತು, ಈ time ಅಲ್ಲಿ ಮದ್ವೆ ಒಂದಾ ಎರ್ಡ, ಎಲ್ಲಾ daily ಮದ್ವೆ function ಯೆ . ಹಾ ನಮ್ಮಗಂತ ಬೆಂಗ್ಳುರ್ ಅಲ್ಲಿ ಸಿಕ್ಕಿಲ್ಲ ಈ ಸರ್ತಿ ಅಷ್ಟೊಂದು function .

ಒಂದ್ ಒಂದ್ ಸ್ವಲ್ಪ ಇತ್ತು, ಅಷ್ಟೊಂದ್ ಇರ್ಲಿಲ್ಲ birthday party ಅದೆಲ್ಲಾ, ಆದ್ರೆ ಮದ್ವೆ function ಎಲ್ಲ ಏನೋ ಚೆನ್ನಗಿರುತ್ತೆ ನಮ್ಗೆ ಅಷ್ಟೊಂದ್ ಸಿಕ್ಕಿಲ್ಲ.

ನಿಮ್ಗೆ ಅಲ್ಲಿ ಮಂಗ್ಳುರ್ ಅಲ್ಲೇ ಇತ್ತ function , ಬೇರೆ ಕಡೆ ಹೋಗೋದ. ಮಂಗ್ಳುರ್, ಇಲ್ಲಾ ಮಂಗ್ಳುರ್ ಅಲ್ಲೇ ಇಲ್ಲಿ ನಮ್ ಹತ್ರ ಮಂಗ್ಳುರ್ ಉಪ್ಪಿನಂಗಡಿ.

ಹಾ ಹೌದು, ಹಾಗೆ. ಈಗ ಮದ್ವೆ function ಯೆ ಸಿಕ್ಬಿಡ್ತ ಮತ್ತೇ?

ಮದ್ವೆ function ಯೆ ಇತ್ತ? ಮದ್ವೆ ಹಾ ಸ್ವಲ್ಪ, ಹೆಚ್ಚಿನ್ ಮದ್ವೆ function ಯೆ ಒಂದ್ ಎರ್ಡು ಮೂರು ಇತ್ತು ಮದ್ವೆ function ಯೆ ಮತ್ತೆ ಪೂಜೆ functions ಅದು ಇದು ಎಲ್ಲಾ. ಹಾ, ಅಲ್ಲೇ ನೀವು ದೂರ ಅಂದ್ರೆ ಅಲ್ಲೇನೇ ಉಳ್ಕೊಬೇಕು ಅಲ್ವಾ ಮತ್ತೆ ಹೋಗಿ ಬರೋಕ್ ಆಗೋಲ್ಲ.

ಹಾ ಅದೇ, ನೀವ್ ಅದೇ ಉಪ್ಪಿನಂಗಡಿಯಲ್ಲಿ ಹೇಳಿದ್ರೆ ಬೆಳಿಗ್ಗೆ ಹೋದ್ರೆ ಸಾಯಿಂಕಾಲ ಬರೋಕ್ ಆಗೋಲ್ಲ. ಅ ಇಲ್ಲಾ, ಉಪ್ಪಿನಂಗಡಿ ತುಂಬಾ ದೂರೇನಿಲ್ಲ ಇಲ್ಲೇ ಹತ್ರವೇ ಆಗ್ತದೆ.

ಒಂದ್ ದಿವಸ ಹೋಗಿ ಬರ್ಬೋದು ಸಂಜೆ late ಆಗ್ತದೆ ಚುರ್ ಅಷ್ಟೇ ಮನೆಗೆ ತಲಪುವಾಗ. ಹ ಹ ಅಲ ಈ ಸೆಕೆಯಲ್ಲಿ ಎಲ್ಲ ಕಷ್ಟ ಅಲ್ವಾ function ಹೋಗ್ ಬರೋದು. ಹಾ ಅದ್ ಹೌದು ಬಿಡಿ, ಈ ಸೆಕೆಯಲ್ಲಿ ಎಂತ ಏನಾಗುದಿಲ್ಲ ಸ್ವಲ್ಪ ಆದ್ರೆ one week ಮೊದ್ಲು ಸ್ವಲ್ಪ ಚಳಿ ಎಲ್ಲಾ ಇತ್ತು, ಈಗ ವಾಪಾಸ್ ಸೆಕೆ ಶುರು. ಅ ಹ ಅಲಾ ಈ ladies ಗೆಲ್ಲ function ಗೆ saree ಹಾಕೊಂಡು ಹೋಗೋದ್ ಈ ಬಂಗಾರ್ ಎಲ್ಲಾ ಹಾಕೊಂಡ್ ಹೋಗೋದೆಲ್ಲ ತುಂಬಾನೇ ಹಿಂಸೆ.

ಸೆಕೆ ಆದ್ರೆ ಅಂತೂ ತುಂಬಾನೇ ಹಿಂಸೆ ಮಳೆ ಬಂದ್ರೂನು ಹಿಂಸೆ .

ಅದ್ರಂತೂ ಆ ಮಕ್ಕಳನ್ ಸಹ function ಅಲ್ಲಿ ಸಂಬಾಳಿಸೋದು ಇನ್ನೊಂದ್ ಕಷ್ಟ. ಆ ಅದು ಬಾರೀ ಕಷ್ಟ, ಅವ್ರು ಅವ್ರಿಗೆ ಇನ್ನೊಂದ್ ಮಕ್ಳನ್ನು ನೋಡಿದಾಗ ಅವೆಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಮತ್ ಸ್ವಲ್ಪ ಹೊತ್ತಲ್ಲಿ ಜಗಳ ಶುರು ಆಗ್ತದೆ.

ಹೌದ್ ಹೌದು, ಆದ್ರೂ ಎಲ್ಲಾ ಸಿಗ್ತಾರೆ ಅಂದ್ರೆ ಎಲ್ಲಾ ಮಾತಾಡ್ಬೋದು ಚೆಂದಕೆ share ಮಾಡಿಕೊಂಡು. Whatsapp ಅದು ಇದು ಎಲ್ಲಾ ಹಾಕೊಂಡು ನಾವ್ ಜಾಸ್ತಿ ಆಗಿ ಹೋಗ್ ಬರೋದೆಲ್ಲ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ, function ಇದ್ರೆ . ಹೌದ್ ಹೌದ್ ನಿಜವಾಗಿ ಅದೇ, ಮುಖಾಮುಖಿ ಭೇಟಿ ತುಂಬಾ ಕಡಿಮೆ ಆಗಿದೆ ಎಲ್ಲಾ ಹೀಗೆ message ಅಲ್ಲಿ ಅದ್ರಲ್ಲಿ. ಹೌದೌದ್ ಅದೇ ಈವಾಗ ಏನೋ function ಇದ್ರೆ, ಎಲ್ಲಾ ಒಬ್ರು ಎಲ್~ ಎಲ್ಲಾ ಇದ್ family ಅವ್ರೆಲ್ಲ ಒಂದೇ ಕಡೆ ಸಿಕ್ಬಿಡ್ತಾರೆ.

ಎಷ್ಟೋ ಸಮಯಯಿಂದ ಮಾತಾಡದವರೆಲ್ಲ ಸಿಗ್ತಾರೆ ಒಂದ್ ಹೊಸ .

ಹಾಗೆ, ನೀವು ಅದೇ, ಬೆಂಗ್ಳುರ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ ಅಲಾ. ಇಲ್ಲಿ ಕಡಿಮೆ ಅಷ್ಟೊಂದ್ function ನ್ನು ಇರೋಲ್ಲ ಏನೋ ಇದು function ಇದ್ರೆ hotel ಅಲ್ಲಿ ಇಡ್ತಾರೆ, ಮನೆಯಲ್ಲೆಲ್ಲ ಇಡೋಲ್ಲ.

ಊಟ ಮಾಡೋದ್ ಅಲ್ಲೇ ಬರೋದ್, ಅಲ್ಲೇ function ಮುಗ್ದ್ ಹೋಗುತ್ತೆ.

ಹಳ್ಳಿ side ಎಲ್ಲಾ function ಇಟ್ರೆ ಚಂದ ನಿಮಗೆ ಒಂದು ಬೇರೆ environment ಸಿಗ್ತದೆ. ಅದೇ ಅದೇ ಅದೇ, ಅಂದ್ರೆ, ಎಲ್ಲರೂ ಸಿಕ್ ಬಿಡ್ತಾರೆ ಇಲ್ ಎಲ್ಲಾ ಹೋಗೋದು ಬರೋದು ಅಂತಾ ಅಷ್ಟೊಂದ್ ಯಾರ್ದು ಪರಿಚಯನು ಇರೋಲ್ಲ ಜಾಸ್ತಿ ಆಗಿ, ಯಾರೋ ನಮ್ಮನ್ ಕರ್ದಿದಾರೆ ಅಂತ ನಾವ್ ಹೋಗ್ಬೇಕು ಬರ್ಬೇಕು, ಊರಲೆಲ್ಲಾ ಗುರ್ತದವ್ರು ಇರ್ತಾರೆ, ಪರಿಚಯದವ್ರು ಇರ್ತಾರೆ. ಹೌದ್ ಒಂದ್ ಎರಡ್ ದಿವಸ ಮುಂಚೆ ಬಂದು ಎಲ್ಲ ready .

ಇನ್ನೇನೋ ಅಲ್ಲೆಲ್ಲಾ ಈ traditional dress ಹಾಕೋದ್ ಬಟ್ಟೆ ಹಾಕೋ ಹೋಗೋದ್, ಇಲ್ಲೆಲ್ಲ ಹೆಂಗ್ ಹೋದ್ರೂನು ಆಗುತ್ತೆ.

ಹಾಗೆ, ನಮ್ಮಲ್ಲಿ ಅದೇ saree ಅದು ಇದು, ನಾವ್ ಪಂಚೆ ಉಡೋದ್ ಹಾಗೆ ಹೀಗೆ. ಹ ಅದೇ ಅದೇ, ಇಲ್ಲಿ ಅಂತ್ ಏನ್ ಇಲ್ಲಾ pant ಹಾಕಿದ್ರೂ ಆಗುತ್ತೆ, jeans ಹಾಕಿದ್ರು ಆಗುತ್ತೆ function ಗೆ ಹೋಗ್ ಬರ್ತಾರೆ.

ಅದೇ, ಹಾಗೆ ತುಂಬಾ ಸಮಯದ ನಂತರ ಸಿಕ್ಕಿದೊಂದು ಖುಷಿ ಆಗ್ತದೆ ಎಲ್ರು. ಹೌದ್ ಹೌದು, ಹೌದ್ ಹೌದು ಅದೇ, ಆದ್ರೂನು ಒಬ್ರ್ ಒಬ್ರು ಇರ್ತಾರೆ ಅಲ್ ಹೋದ ಕಡೆನೂ ಒಬ್ಬಬ್ಬ mobile ಅಲ್ಲೇನೇ ಹಾರಾಡ್ ಕೊಂಡು ಇರ್ತಾರೆ. ಹಾ, ಹೌದ್ ಹೌದು ಇರ್ತಾರೆ ಸುಮಾರ್ ಜನ ಇರ್ತಾರೆ ಅವ್ರಿಗೆ ಒಂದು ಅವ್ರ್ ಅವ್ರದ್ದೇ ಲೋಕದಲ್ಲಿ ಇರ್ತಾರೆ ಕೆಲವ್. ಹೌದ್ ಹೌದ್, ಅದೊಂದ್ ಬೇಜಾರ್ ಮತ್ತೆ.

ಮತ್ತೆ ಇನ್ನೊಬ್ರ ಬಗ್ಗೆ ಮಾತಾಡಿಕೊಂಡ್ ಅದೇ ವಿಷ್ಯ ಆಗ್ತದೆ. ಅದೇ ಅದೇ ಅದೇ ಅದೇ ಏನೋ ಒಂದ್ ಆಗ್ಬಿಡುತ್ತೆ ಮತ್ತೆ.

ಹಾಗೆ, ಸರಿ ಮತ್ತೆ ನಾನ್ ಇನ್ನೊಂದ್ ಸರ್ತಿ phone ಮಾಡ್ತೀನಿ ನಿಮ್ಗೆ.

Hai ಎ~ ಎಂತ ಮಾಡ್ತಿದ್ದೆ? ನಾನು ಹೀಗೆ ಅಡಿಗೆ ಎಲ್ಲ ಆಗಿ ಕೂತ್ಕೊಂಡಿದ್ದೆ .

ನಾನು ಸುಮ್ನೆ ಕೂತಿದ್ದೆ ಅಡಿಗೆ ಮಾಡ್ಬೇಕಿತ್ತು ಮನೇಲಿ ಒಬ್ಳೆ ಇದ್ದೀನಿ ಏನ್ ಮಾಡೋದು ಏನು ಗೊತ್ತಿಲ್ಲ ಅದ್ಕೆ order ಮಾಡ್ಲಾ ಇಲ್ಲ ಏನಾದ್ರು ಮಾಡ್ಲಾ ಅಂತ ಅನ್ಕೊಂಡೆ ನೀನ್ ನೆನ್ಪಾದೆ.

So ನೀನು ಅಡಿಗೆ ಎಲ್ಲ ಚನ್ನಾಗ್ ಮಾಡ್ತಿಯಲ್ಲ ನಿನ್ನತ್ರ ಕೇಳಿ ಹೊಸ್ದಾಗಿ try ಮಾಡಣಾ ಅಂತ ನಾನ್ ನಿನ್ಗೆ call ಮಾಡ್ದೆ free ಇದ್ಯಾ? ಹೌದಾ ಹೇ ಹಾ free ಇದ್ದೇನೆ ಹೇಳು ಯಾವ ಅಡಿಗೆ ಹೇಳ್? ನೀನ್ ಏನ್ ಅಡಿಗೆ ಮಾಡಿದ್ದೆ ?

ಬೆಂಡೆಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಯಾ.

ಬೆಂಡೆಕಾಯಿ ಸಾರಾ ಇಲ್ಲ ಪಲ್ಯಾನ?

Hello ಕೇಳ್ತಾ ಉಂಟಾ?

ಬೆಂಡೆಕಾಯಿ ಪಲ್ಯ ಹೆಂಗ್ ಮಾಡ್ದೆ ಅಂತ ಹೇಳು ಏನೆಲ್ಲಾ item ? Item ಒಂದ್ ನೀರ್~ ಒಂದ್ ನೀರುಳ್ಳಿ ಈರುಳ್ಳಿ.

ಹಾ ಹ್ಮ್ ಈರುಳ್ಳಿನ fry ಮಾಡ್ಬೇಕು first ಎಣ್ಣೆಗೆ ಹಾಕಿ.

ಮತ್ತೇ ಸ್ವ~ ಸ್ವಲ್ಪ ಅಹ್ fry ಅದ್ಮೇಲೆ tomato ಹಾಕ್ಬೇಕು.

ಆಯ್ತು ಆಮೇಲೆ ಇದು ಒಗರಣೆಗೆ ಸಾಸ್ವೆ ಎಲ್ಲ ಏನ್ ಹಾಕದ್ ಬೇಡ್ವಾ? ಬೆ~ ಹಾಕುದಾದ್ರೆ ಹಾಕ್ಬೋದು ಇಲ್ಲದ್ರೆ ನಿಮ್ಮ ಇಷ್ಟ ಹಾಗೆ ಹಾಕುದಾದ್ರೆ ಹಾಕು ಇಲ್ಲದ್ರೆ. ಹ ಹಾಕಿ ಆದ್ಮೇಲೆ ಸ್ವಲ್ಪ fry ಆದ್ಮೇಲೆ ಬೆಂಡೆಕಾಯಿ ಹ~ ಹಚ್ಚಿದ್ಯಲ್ಲಾ ಅದನ್ನ್ ಹಾಕು.

ಸ್ವಲ್ಪಾ ಸಾಂಬಾರ್ ಹುಡಿ ಇದ್ರೆ ಏನಾದ್ರು ಸಾಂಬಾರ್ ಹುಡಿ ಇದ್ರೆ ಸ್ವಲ್ಪ ಹಾಕು. ಇದು ಖಾರದ್ powder ಆಗಲ್ವಾ?

ಖಾರದ್ powder ಇತ್ತಲ್ಲಾ ಅದ್ ಆಗಲ್ವಾ? ಹ ಖಾರದ್ powder ನಿನ್ಗೆ ಬೇಕಾದದ್ದು ಅಂದ್ರೆ ಸಾಂಬಾರ್ ಹುಡಿ ಅದೆ ಒಳ್ಳೆ ಚಂದ ಆಗ್ತದೆ ಅಂತ taste ಬರ್ತದೆ.